ಈ ಚಿತ್ರದಲ್ಲಿ ನಾವು ಸರ್ವೊ ವರ್ಲ್ಡ್ ಕ್ಲಾಸ್ ಲುಬ್ರಿಕೇಟ್ಸ್ ಎನ್ನುವ ಬ್ಯಾನರ್ ನೋಡಬಹುದು.

ಗಿಡ ಮರಗಳು ಕಾಣಿಸುತ್ತಿದ್ದಾವೆ ಎರಡು ಚೇರ್ ಇದಾವೆ.

ಈ ಚಿತ್ರದಲ್ಲಿ ನಾವು ಬಿಲ್ಡಿಂಗ್ ಗಳನ್ನು ನೋಡಬಹು --

ಒಂದು ಸೋಫಾ ಸೆಟ್ ಅನ್ನು ನೋಡಬಹುದು.

ಒಂದು ಕೆಂಪು ಬಣ್ಣದ ವಸ್ತು ಇದೆ.